ಇದೊಂದು ಕೈಮಗ್ಗ ಇದು ನೋಡಿ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಕೈಮಗ್ಗ ಅಂತ ಆಗಿನ ಕಾಲದಲ್ಲೆಲ್ಲ ಮಗ್ಗದು ಸೀರೆ ಮಾಡ್ತಾ ಇದ್ರು ಇವಾಗ್ ಎಲ್ಲಾ ದೊಡ್ಡ ದೊಡ್ಡ ಮಿಷಿನ್ ಬಂದೈತೆ.

ಅದರಿಂದ ನಾವು ದೂರಕ್ಕೆ ಹೋಗೋದಲ್ಲ ತಪ್ಪುತ್ತೆ ನಮಗೆ ಹತ್ತಿರದಲ್ಲಿರುವವರಿಗೆ ನಮಗೆ ವಸ್ತುಗಳ್ನ ತಗೋಳಕ್ಕೆ ಅನುಕೂಲ ಆಗುತ್ತೆ.

ಇಲ್ಲಿ ಅಷ್ಟು ಜನ ನೋಡಿರಲ್ಲ ಇದು ಕೆ_ ಆರ್_ ಎಸ್ ಬೃಂದಾವನ ಅವಾಗೆಲ್ಲ ಇದೇ ಫೇಮಸ್ಸು ಕೆ ಆರ್ ಎಸ್ ಅಂತ ಅಂದ್ರೆ ನೀರಲ್ಲಿ ಆಟ ಆಡ್ಸದು ಮಾಡೋದು ಇವಾಗ್ಲು ಕೂಡ ಕೆ_ಆರ್_ ಎಸ್ ಬಾಳೆ ಇಷ್ಟ ಎಲ್ಲರಿಗೂ.

ಸ್ಕೂಲು ಅಹ್ ಅಹ್ ಅಹ್ ಮಾಮೂಲಿ ಸ್ಕೂಲ್ ಅಲ್ಲಿ ಒಂದು ಏನೇ ಎನೇ ಪೂಜೆ ಮಾಡೋದು ಪೂಜೆ ಮಾಡ್ತೀವಿ. ದೇವಸ್ಥಾನ ಅಲ್ಲೈತೆ.

ಅಹ್ ಇವಾಗ್ ಎಲ್ಲಾ ಚೌಲ್ಟ್ರಿ ಗೆ ದುಡ್ಡು ಕೊಟ್ಟು ಅಲ್ಲೇ ಡೆಕೋರೇಷನ್ ಮಾಡಿ ಅಲ್ಲೇ ಮಾಡಿ ಏನು ಇಲ್ದಂಗೆ ಬಂದ್ಬಿಡ್ತಾರೆ. ಅವಾಗೆಲ್ಲ ಬಹಳ ಗದ್ದಲ ಗದ್ಲ ನಡೀತಾ ಮನೆ ಮನೆಗಳಲ್ಲಿ ಇತ್ತು ಈಗ ಆತರ ಮಾಡದೇ ಇಲ್ಲ.

ಸಂಪತ್ತು ಅಸಲಿ ಸಂಪತ್ತು ಇದಕ್ಕೆಲ್ಲಾ ನಾವು ಹೇಳಂಗೆ ಇಲ್ಲ ಬೇಜಾರು ಅಷ್ಟೊಂದು ನೋಡಕ್ಕೆ ಇವತ್ತು ಖುಷಿ ಅದ್ರಲ್ಲಿ ಇದ್ ಮಾಡಕ್ಕೆ ಬಂದು ಸಂತಸ ಆಗ್ತಾತೆ ನಮಗೆ--

ಮಾಂಸ ಮಾರಾಡುವುದು ಈ ಬೇರೆ ಅಹ್ ಅಹ್ ದೇಶದಲ್ಲಿ ಬೇರೆ ಇದ್ರಲ್ಲಿ ಇದಾವೆ. ಅಹ್ ಧನ ಮಾಂಸ ಮೀನು ಮಾಂಸ ಯಾರು ಯಾವ್ಯಾವ್ ತಿಂತಾರೆ.